ಜೀವಿಗಳ ಅಭಿವೃದ್ಡಿ ಮಾಡುತ್ತವೇ ಆರೋಗ್ಯಕರವಾದ ವಾತಾವರಣ ಹಾಗು ಪೃ --

ಖಂಡಿತ ಕೆಟ್ಟದು ಆಗುವುದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು.

ವಸ್ತುಗಳ ಒಂದು ಸಂಗ್ರಹಣವಾದಂತಹ ಒಂದು ದಿನಸಿಯ ಅಂಗಡಿಯಾಗಿದ್ದು--

ಈ ಅಂಗಡಿಯಲ್ಲಿ ನಮಗೆ ಬೇಕಾದಂತಹ ದಿನ ನಿತ್ಯದ ಸಾಮಗ್ರಿಗಳು.

ಖಾದ್ಯಗಳು ದಿನ ನಿತ್ಯಕ್ಕೆ ಬೇಕಾಗಿರುವಂತಹ ದಿನಸಿಯು ಸಿಗುತ್ತದೆ.

ಎಲ್ಲ ತನ್ನ ಭಕ್ತಾದಿಗಳು ತಮ್ಮ.